ಕೃಷ್ಣ ರಾಧೆ ಚಿತ್ರ ಬಿಡ್ಸ್ಯಾರ ಸುತ್ತಲೀಗಿ ರಂಗೋಲಿ ಹಾಕ್ಯಾರ.

ಪ್ರತಿಯೊಬ್ಬರೂ ಒಂದು ಕೈಯಲ್ಲಿ ಮೇಣದ ಬತ್ತಿ ಹಚ್ಚಿ ಹಿಡ್ಕೊಂಡು ನಿಂತಾರ.

ಅವನ ಕೈಯಲ್ಲಿ ವಾಟರ್ ಬಾಟಲ್ಯನ್ನು ಹಿಡಿದುಕೊಂಡಿದ್ದಾನೆ.

ಇಲ್ಲಿ ಒಂದು ಬೋರ್ವೆಲ್ ಕೊರಿಯುವ ಲಾರಿ ಇದೆ.

ದೊಡ್ಡ ದೊಡ್ಡ ಮರಗಳು ಮತ್ತು ಚಿಕ್ಕಮರಗಳದವ.

ಈ ಕಡೆ ಒಂದು ಬೈಕ್ ಇದೆ.

ಇಲ್ಲಿ ಹಳದಿ ಕೆಂಪು ನೀಲಿ ಹೀಗೆ ರೀತಿಯಾಗಿ ಗುಲಾಬಿ ಹೂವನ್ನು ಬೆಳೆಯುತ್ತಾರೆ ಇ --

ಆ ಮೂರ್ ಸ್ಟಾಂಡ್ ಗಳಿಗೆ ಕೆಲವು ಬ್ಯಾಗು ಗಳನ್ನು ಕೆಲವು ಬ್ರಷ್ ಗಳನ್ನು ಕೆಲವು ಮರಗಳನ್ನು ಕೆಲವು ಮಾಪು ಗಳನ್ನು ನೇತು ಹಾಕಿದ್ದಾರೆ.

ಇದು ತೋಟಗಾರಿಕೆ ಇಲಾಖೆಯ ಸಂಸ್ಥೆಯಾಗಿದೆ ಇದ್--

ಈ ತೋಟಗಾರಿಕೆ ಇಲಾಖೆಯಲ್ಲಿ ಬೆಳೆಸಿದಂತ ಹಲವು ಬಗೆ ಬಗೆ ಸಸ್ಯಗಳು ಕಂಡು ಬರುತ್ತವೆ.

ಇದು ಅಲ್ಲಾನ ಮಸೀದಿಯಾಗಿದೆ ಇಲ್ಲಿ ಹಲವಾರು ಮುಸ್ಲಿಂ ವ್ಯಕ್ತಿಗಳು ನಮಾಜನ್ನು ಮಾಡುತ್ತಿರುವರು ಇ--

ಇಬ್ರು ವ್ಯಕ್ತಿಗಳು ಡೋಲ್ಗಳನ್ನು ಬಾರಿಸುತ್ತಿದ್ದಾರೆ.